ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ಆಹ್ಹ್ ಹರಿಯುವ ನೀರಿನ ಚಿತ್ರವಾಗಿದ್ದು ಇಲ್ಲಿ ತುಂಬಾ ಬಂಡೆಕಲ್ಲುಗಳು ಇದ್ದವೇ ಈ ಬಂಡೆಕಲ್ಲುಗಳ ಮದ್ಯದಲ್ಲಿ ನೀರು ಹರಿದು ಹೋಗುತ್ತದೆ ಈ ಬಂಡೆ ಕಲ್ಲುಗಳು--